ಫಂಕ್ಷನ್ ಹಾಲ್ ಎದುರುಗಡೆ ಶ್ರೀವಿಜಯ ಜೈ ಲಕ್ಷ್ಮಿ ಶ್ರೀನಿವಾಸ್ ಕಲ್ಯಾಣ ಮಂಟಪ ಅಂತ ಹಾಗೆ --

ಆ ಮನೆಯ ಒಳಗಡೆ ಒಂದು ಹಾಲ್ ಐತಿ ದೊಡ್ಡವಾದ ಹಾಲ್ ಐತಿ.

ಹಾಗೆ ಎರಡು ಕುರ್ಚಿ ಕೂಡ ಇಕಿ ಇಟ್ಟಿದ್ದಾರೆ.

ಈ ಪಿಚ್ಚರ್ ದಲ್ಲಿ ಹೇಳುವುದೇನೆಂದರೆ ಒಂದು ಹೋಲ್ ಸೇಲ್ ಕಿರಣ ಸ್ಟೋರ್ ಅಂಗಡಿಯ ಶಾಪ್ ಐತಿ.

ಹಾಗೆಯೇ ಎದುರುಗಡೆ ಬಟ್ಟೆ ಕೂಡ ಜಗ್ಗಿ ಇಕ್ಕಿದಾರೆ ಶರ್ಟ್ ಗಳು ಪ್ಯಾಂಟ್ ಗಳು.

ಹಾಗೆ ಫೋಡರ್ ಡಬ್ಬಿಗಳು ಹಾಗೆ ಇನ್ನಿತರ ಬೇಕಾದಂತಹ ಎಲ್ಲಾ ರೀತಿಯ ಸಾಮಾನುಗಳು ಹಾಗೆ ಲೈಟಿಂಗ್ ಕೂಡ ಮಾಡ್ಸಿದ್ದಾರೆ

ಈ ಪಿಕ್ಚರ್ ದಲ್ಲಿ ನೋಡುವುದೇನೆಂದರೆ ಒಂದು ಮಂದಿರವ ಐತಿ ಆಶ್ರಮ ಅಂತ.

ವಿಜಯ್ ಬೈಕ್ ಸರ್ವಿಸ್ ಸೆಂಟರ್ ಅಂತ--

ಒಂದು ಹೆಣ್ಣು ಮಗು ಐತಿ ಸೆಂಟರ್ ಲಿ ಹಿಂದೂ ಮುಂದು ಗಂಡು ಮಗು ಕೂಡ ಐತೆ.

ಈ ಪಿಚ್ಚರ್ ದಲ್ಲಿ ಹೇಳುವುದೇನೆಂದರೆ ಒಂದು ಮಂದಿರವೈತಿ.

ಈ ಪಿಕ್ಚರದಲ್ಲಿ ಹೇಳುವುದೇನೆಂದರೆ ಒಂದು ರೆಸ್ಟೋರೆಂಟ್ ಐತಿ.